ಇದು ಒಂದು ಬೈಸಾಕ್ ಗುಡ್ಡಗಾಡು ಪ್ರದೇಶ್ ಅದ.

ಅಲ್ಲೊಂದ್ ಹೆಲ್ಮೆಟ್ ಅದ ಮತ್ತು ಹುಲ್ಲೆಲ್ಲ ಅದ.

ಇಲ್ಲೊಂದು ಬ್ಯಾಂಕ್ ಅದ ಈ ಬ್ಯಾಂಕಿ ನ ಮೇಲೆ ಐ_ಡಿ_ಬಿ_ಐ ಅಂತ್ ಬೋರ್ಡ್ ಹಾಕಿದದ.

ಅದರ ಮಗ್ಗಲಾಗ ಒಂದ್ ಲೈಟಿನ್ ಕಂಬ ಅದಾ.

ಇದು ಒಂದು ಮಸ್ಜಿದ್ ಅದ ಮಜ್ಜಿದ್ ಮೇಲೆ ಎರಡೇನದತಂದ್ರೆ ಸ್ಪೀಕರ್ ಕೂಡ್ಸಿವವ.

ಅಲ್ಲೆಲ್ಲಾ ಜನರಲ್ ಸ್ಟೋರ್ ಐಟಂ ಗಳಿಟ್ಟಾರ ಗ್ರೀನ್ ಕಲರ್ ರಾಕ್ ಅದ.

ಅಲ್ ಮ್ಯಾಲೆ ಎಂ_ಪಿ ಅಂತ ಬರ್ದಿದದ ಕಲರ್ ಕಲರ್ ಮ್ಯಾಲ್ ಲೈಟ್ ಹಾಕಿವವ.

ಇದು ಒಂದ ಕಂಪ್ಯೂಟರ್ ದುಖಾನ ಅದ ಇಲ್ಲಿ ಏನಾದ್ರು ಒಂದ ಕಂಪ್ಯೂಟರ್ ಇಟ್ಟಿದಾವ.

ಅದರ ಮ್ಯಾಲ ಒಂದ ದೇವರ ಫೋಟೋ ಅದ ಇಲ್ಲೊಬ್ಬ ಕಂಪ್ಯೂಟರ್ ಟೈಪ್ ಮಾಡ್ಲಾತಾನ ಒಬ್ಬ ಕಂಪ್ಯೂಟರ್ ನೋಡ್ಲಾತಾನ.

ಅಲ್ಲಿ ಎರಡು ಪಾರ್ಟಿ ಹಾಲಿನ ಈಕಡೆ ಗಂಡ್ಸದು ಈಕಡೆ ಒಂದು ಹೆಂಗಸಿಂದು ಡ್ಯಾನ್ಸ್ ಮಾಡೋ ಚಿತ್ರ ಅವ.

ಇದು ಒಂದ್ ಹಣ್ಣಿನ ಜ್ಯೂಸ್ ಸೆಂಟರ್ ಅದ ಅಲ್ಲೆಲ್ಲಾ ಹಣ್ಣ್ಗುಲ್ ಇಟ್ಟರ.

ಅದೊಂದ್ ಬಸ್ಸಿನ ಏನಂದ್ರ ತಟ್ಟಿದ ತೆರೆದಿದ್ದಾದ ಆ ಬಸ್ಸಿನ ಮೇಲೆ ಕರ್ನಾಟಕ ಸಾರಿಗೆ ಅಂತ ಬರ್ದಿದ್ದಾದ.

ಹಿಂದೊಂದ್ ಬಿಲ್ಡಿಂಗ್ ಅದ ಅದರ ಮಗ್ಲಾಗ ಒಂದು ಕಂಬ ಅದ.

ಕೊಡಂದು ಅಲ್ ಎ_ಸಿ ಕೊಡಿಸಿದ್ ಅದ ಮ್ಯಾಲ ನಾಲ್ಕೈದು ಲೈಟ್ ಅವ.

ಇದು ಒಂದು ಬಟ್ಟಿ ದುಕಾನ ಅದ ಮ್ಯಾಲ್ ಪೀಠರ್ ಇಂಗ್ಲೆಂಡ್ ಅಂತ ಒಂದು ಬೋರ್ಡ್ ಹಾಕ್ಯಾರ.

ಅಲ್ ಸಿಕ್ಸ್ ನೈಂಟಿ ನೈನ್ ಅಂತ ಬರೆದಿದದ ಮುಂದು ಟು ವೀಲರ್ ನಿಂತವ ಅಲ್ಲೊಬ್ಬ ಮನುಷ್ಯ ಕುಂತಾನ.

ಅಲ್ಲಿ ಯೆದದ್ರು ಚಟ್ನಿ ಹಾಕ್ಯರ ಅದರ ಮಗ್ಲಾಗ್ ಮತ್ತೊಂದ್ ಯಾವ್ದು ಸ್ನ್ಯಾಕ್ಸ್ ಇಕ್ಕ್ಯರ.

ಪಲಂಗ್ ಮ್ಯಾಲ್ ಒಂದ್ ಗಾದಿ ಅದ ಗಾದಿ ಮ್ಯಾಲ್ ಒಂದ್ ಬೆಡ್ ಶೀಟ್ ಅದ.

ಎರಡು ಲೈಟ್ ಅವ ಅಲ್ಲೊಂದ್ ನೀಲಿ ಕಲರ್ ಕುರ್ಚಿ ಅವ.

ಒಂದು ಗ್ಲಾಸಿ ನ್ ಡೋರ್ ಅದ ಮ್ಯಾಲೆ ಲೈಟ್ ಹಾಕಿವ್ ಅವ.

ಮುಂದೊಂದ್ ಕಬ್ಬಿಣ ಗೇಟ್ ಹಾಕಿದದ ಅಲ್ಲೆಲ್ಲ ಕೇಳಗೊಂದ್ ಟೂ ವೀಲರ್ ಬೈಕ್ ಅದ.

ಆಯಿಲ್ ಗಳು ಇಟ್ಟಾರ ಮತ್ ಟೈರಿನ್ ಸಾಮಾನುಗಳು ಇಟ್ಟಾರ.

ಈ ಕಡೆ ಬಾಜುಗಳ ಏನಿದ್ ಅಂದರ ಎರಡ್ ರ್ಯಾಕಿ ನಗ ಟೈರ್ ಗಳನೆಲ್ಲ ಇಟ್ಟಾರ.

ಇದು ಒಂದು ಬೇಕ್ರಿ ಮತ್ ಕ್ಯಾಂಡಿಮೆಟ್ ದುಕಾನ ಅದ.